ತೋರಿಸುವ ಮೂಲಕ ಈ ಚಿತ್ರೀಕರಣವು ನಿಮಗೆ ಕಾಣಿಸುತ್ತಿದೆ .

ಈ ಚಿತ್ರೀಕರಣದಲ್ಲಿ ತೆಂಗಿನ ಮರಗಳು ಹಾಗೂ ಅಲಂಕೃತಗೊಳ್ಳುವ ಹಲವಾರು ಗಿಡಗಳು ಹಲವಾರು ಮರಗಳನ್ನು ನೀವು ಇಲ್ಲಿ ಕಾಣಬಹುದು .

ಈ ಚಿತ್ರೀಕರಣವು ಒಂದು ದೇವಸ್ಥಾನದ ವಿಭಾಗವಾಗಿದ್ದು ಅಲ್ಲಿರುವ ದೇವರಿಗೆ ಸ್ಮರಿಸುವ ಬಂದಿರುವ ಭಕ್ತರನ್ನು ಇಲ್ಲಿ ನೋಡಬಹುದು ಪೂಜಿಸು --

ಹಾಗೂ ಅಲ್ಲಿರುವ ಅಚ್ಚಾಸುರಿನ ಕೂಡಿದ ಭತ್ತವನ್ನು ನೀವಿಲ್ಲಿ ಕಾಣಬಹುದು.

ಅಲ್ಲಿರುವ ಕಂಪ್ಯೂಟರ್ನ ವ್ಯವಸ್ಥೆ ಹಾಗೂ ಬುಕ್ಕಿನ ವ್ಯವಸ್ಥೆ ಹಾಗೂ ಎಲ್ಲ ತರಹದ ಸೌಲಭ್ಯ ಇಲ್ಲಿ ದೊರಕುತ್ತದೆ .

ಟ್ರ್ಯಾಕಿನಲ್ಲಿ ಹೋಗುತ್ತಿರುವ ಮೂಲಕ ಹಾಗೂ ಅಲ್ಲಲ್ಲಿ ಇರುವ ಕಲ್ಲುಗಳನ್ನು ನೀವು ನೋಡಬಹುದು. ನೀಲಿ ಆದ ಆಕಾಶ ನೀವು ಕಾಣಬಹುದು .

ಈ ಚಿತ್ರೀಕರಣ ಏನು ಹೇಳುತ್ತಿರುವುದು ಎಂದರೆ ಒಂದು ಕೊಠಡಿಯಲ್ಲಿ ಇರುವ ಅನೇಕ ಡೆಕೋರೇಷನ್ ಮಾಡುವ ವಸ್ತು --

ಈ ಚಿತ್ರೀಕರಣದಲ್ಲಿ ನಿವು ನೋಡಬಹುದು ಏನೆಂದರೆ ಅಲ್ಲಲ್ಲಿ ಕಂಗೊಳಿಸುತ್ತಿರುವ ಹುಚ್ಚಾಸುರನಿಂದ ಕೂಡಿರುವ ಗಿಡ--